ಅಹ್ ಮತ್ತ ತಲಿಗೆಲ್ಲ ಮುಸ್ಕ್ ಹಾಕೊಂದ್ ಹೆಂಗ್ಸುರು ಹೊರಗ್ ಹೊಂಟೀದಾರೋ ಊರ್ ಹೊರಗೂ ಬರಾಕತ್ತರೋ ಮತ್ತು ಅಲ್ಲಿ ಅಂಗಿ ಪ್ಯಾಂಟ್ ಹಾಕೊಂದ್

ಮತ್ ಇ ಅಣ್ಣ ಒಂದ್ ಫೋಟೋ ತಕೊಂದಾನೋ ಕೆಂಪ್ ಬ್ಯಾಗ್ ಹಾಕೊಂದ ಹಳದಿ ಅಂಗಿ ಹಾಕೊಂದಾನೋ ಚಲೋ ಕಾಣ್ಸಕ್ ಅತ್ತಾನೋ ಆದ್ರೆ ಸ್ವಲ್ಪ್ ಕರ್ರಗೆ ಅದಾನ್ ಅಷ್ಟೇ ಅಹ್ ಚೆಲ್ಲೋ ಐತಿ.